ಈ ಚಿತ್ರದಲ್ಲಿ ನಾನು ಕಂಡಿರುವಂತೆ ಇದು ಪೆಟ್ರೋಲ್‌ ಸಂಗ್ರಾಹಕವಾಗಿದೆ.

ಇದ್ರಲ್ಲಿ ಜನರು ವಾಕಿಂಗ್‌ ಮಾಡಲು ಇರ್ತಾರೆ ಇದ್ರಲ್ಲಿ ಹೋಟೆಲ್‌ಗಳು ಸಹಾ ಇದೆ ನೋಡಲು ಸುಂದರವಾಗಿ ಕಾಣ್ಣು--

ಈ ಚಿತ್ರದಲ್ಲಿ ನಾನು ಕಂಡಂತೆ ಅದು ಒಂದು ಎ.ಟಿ.ಎಂ ಆಗಿದೆ.

ಈ ಚಿತ್ರದಲ್ಲಿ ನಾನು ನೋಡಿರುವ ಪ್ರಕಾರ ಇದು ಒಂದು ಮನೆಯಾಗಿರಬಹುದು.

ಪಾರ್ಕಿಂಗ್‌ ಮಾಡಲು ಹೇಗೆ ಇದೆ ಅನಿಸುತ್ತೆ ಸಂಜೆ ಹೊತ್ತಲ್ಲಿ ಇದು ಅಹ್ ಚಿತ್ರಿಸಿದಂತೆ ಕಾಣುತ್ತಿದೆ ಬೆಳಕಿನ ಕಿರಣಗಳು ಕಾಣುತ್ತಿಲ್ಲ.

ಇಲ್ಲಿ ಜನರು ಉಪಯೋಗ ಮಾಡುವ ಎಲ್ಲಾ ಸಾಮಾನುಗಳು ದೊರೆಯುತ್ತವೆ.

ಈ ಚಿತ್ರದಲ್ಲಿ ಗಮನಿಸಿರುವಂತೆ ಇದು ಒಂದು ಆಟದ ಮೈದಾನವಾಗಿದೆ ಮೂವರು ಹುಡುಗರು ಒಡ್ತಾ ಇದ್ದಾರೆ. ಇದು ನೋಡಲು ಚೆನ್ನಾಗಿದೆ ಗಿಡಗಳು ಇವೆ ಟ್ಟ್ಯಾಕ್‌ ಇದೆ ನೋಡಲು ಚೆನ್ನಾಗಿದೆ.